ಅಗತ್ಯವಾದ ವಸ್ತು ಅನ್ನುದಕಿನ್ನ ಅಗತ್ಯವಾದ ಬಳಕೆ ಡೈಲಿ ಡೈಲಿ ಬಳಕೆ ಅಲ್ಲಲ್ಲಿ ಕಾರು ತುಂಬ ಅವಶ್ಯಕ .

ಅಂದ್ರೆ ತುಂಬ ಜನರು ಹೋಗಬೇಕಂದ್ರೆ ಕಾರ್ ನಲ್ಲೆ ಮುಖಾಂತರನೆ ಹೋಗ್ಬೇಕು. ಇದೊಂದು ವೆಡ್ಡಿಂಗ್ ಕಾರ್ ಆಗಿರುತ್ತೆ.

ಮತ್ತೆ ವಿಟಮಿನ್ ಎ ಬಿ ಸಿ ಹೊಂದಿರುವದ ಹಣ್ಣಾಗಿರುತ್ತದೆ.

ಚರ್ಚ್ ಕ್ರಿಶ್ಚಿಯನ್ಸ್ ಇರದ್ದು ಮುಖ್ಯವಾದ ಟೆಂಪಲ್ ಅಂತ ಅಂದ್ರೆ ಚರ್ಚ್ ಇರುತ್ತದೆ.

ಹಾಗೆ ಅವರ ಬುಕ್ಸ್ ಅಲ್ಲಿ ಬಂದಿರುವಂತ ಎಕ್ಸ್ಪೆರಿಮೆಂಟ್ನ ನಾ ಅವರು ಎಸ್ಪಿರಿಮೆಂಟ್ ಮುಖಾಂತರ ಮಾಡಿ --

ಸೊ ಎಲ್ಲರು ನಾವು ಒಳ್ಳೆದಾಗಲಿ ಎಂದು ಪ್ರೇಯರ್ ಮಾಡೋಣ.

ನನಗೆ ಈ ರೋಸಸ್ ಅಂದ್ರೆ ತುಂಬ ಇಷ್ಟ --

ತುಂಬ ಎಲ್ಲರಿಗು ಇಷ್ಟವಾಗುವಂತ ಜಾಗ ಅಂತಂದ್ರೆ ಸಮುದ್ರ.

ತಿನ್ನುದರಿಂದ ಅ ಮೈಂಡ್ ತುಂಬ ಶಾರ್ಪ್ ಆಗಿರುತ್ತದೆ ಮತ್ತೆ ಮೆಥಮ್ಯಾಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ತುಂಬ ಆಕ್ಟಿವ್ ಇರ್ತಾರೆ.

ನವಿಲು ಪಿಕೊಕ್ ಪಿಕೋಕ್ ಹುಹು ಪಿಕೋಕ್ ನೊಡಿದ್ರೆನೇ ಒಂದು ತುಂಬ ಸಂತೋಷವಾಗುತ್ತದೆ ಪಿಕೋಕ್ಕೆಲ್ಲ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ .

ಪಿಕೊಕ್ ಅದರದೆ ಆದ ಬಣ್ಣ ಅದರದೆ ಆದ ಕಲರ್ ಅದರದೆ ಆದ ಸ್ಟೈಲ್ ಅದು --